ಮುಂಜಾನೆ ತಿನ್ನಕ್ಕ ಚಲೋ ಇರತ್ಯ ತಿ ಬಟ್ ಬೆಳೆಯೋರಗೆ ಗೊತ್ತ ಇರತದ್ ಅದರ ಕಷ್ಟ.

ಜಾಸ್ತಿ ಹೊತ್ತು ನಾಟದೊಳಗ ಕಲಿಯಕ್ ಇನ್ ಇಷ್ಟ ಆಗತ್ಯ ತಿ ಎಲ್ಲಾರಗೂ.

ಸರ್ರೆ ಕಾಸ್ಟ್ ಜಾಸ್ತಿ ಇರ್ತತಿ ಹೆವಿ ಇರ್ತತಿ.

ಕಥೆ ಹೇಳಗಿಲ್ಲಾ ಯಾರು ಕೆಳಗಿಲ್ಲಾ ಹಂಗದವು.

ಅವರ ಮನಸ್ ಮಾಡಿದಕ್ಕ ಆಮೇಲೆ ಒಂದ್ ಚೂರು.--

ಕಾಸ್ಟ್ ನು ಹಂಗೆ ಇರಬಹುದು ಯಾಕತಅಂದ್ರೆ ಬೇರೆ ಕಡೆ ತರಸಬೇಕಲ್ಲಾ.

ಜಾತ್ರೆನೂ ಬಾರಿ ಚಲೋ ನಡಿತ್ಯ್ ತಿ.

ಹಾಗೆ ಕೂತಕೊಂಡು ಆರಾಮ ಮನಸ್ಸಿಗೆ ಬಂದಿದ ಸಮಾಧಾನ ಮಾಡಕೊಂಡು ಬರುವಂತಹ ಪ್ಲೇಸ್ ಇದು.

ಚನ್ನಾಗಿ ಪಾರ್ಕ್ ಮಾಡ್ಯಾರ ಗಾರ್ಡನ್ ಮಾತ್ರ ಮಸ್ತ್ ಐತಿ.

ಫಸ್ಟ್ ಇಂದ್ ಹಂಗೆಲ್ಲಾ ಕೈಯಗೆಲ್ಲಾ ದುಡ್ಡ ಇಟ್ಟಕೊಂಡು ಎಲ್ಲಾ ಹಾಳ್ ಮಾಡ್ಕೊಳುದು ಏನು ಅವಶ್ಯಕತೆ ಇರಂಗಿಲ್ಲಾ.

ಅಹ್ ಆಮೇಲೆ ಈಗಂತೂ ಇಕೋ ಫ್ರೆಂಡ್ಲಿ ಗಣಪನ ಮಾಡಬೇಕಅಂತ ರೂಲ್ಸ್ ಐತಿ.